ಈ ಚಿತ್ರದಲ್ಲಿ ಮೆಣಸಿನ ಗಿಡ ಕಾಣಿಸುತ್ತಿದೆ ಈ ಮೆಣಸಿನ ಗಿಡಕ್ಕೆ ರೈತರು ಔಷಧಿಯನ್ನು ಹಾಕುತ್ತಿದ್ದಾರೆ.

ಇಬ್ಬರು ರೈತರ ಕೈಗಳು ಮಾತ್ರ ಕಾಣಿಸುತ್ತಿವೆ ಸಸ್ಯಗಳ ಎಲೆಗಳು ಹಸಿರಾಗಿ ಕಾಣಿಸುತ್ತಿವೆ ಸ್ವಲ್ಪ ಬೂದುಬಣ್ಣ ದಿಂದ ಕುಡಿದಿವೆ ರೈತಾ ಅಂಗಿ--

ಇದು ಒಂದು ಅಂಗಡಿಯ ಚಿತ್ರ ಕಾಣಿಸುತ್ತಿದ್ದು ತಂಗಳ ಪೆಟ್ಟಿಗೆಯ ಚಿತ್ರವಿದೇ ಆದರೆ ಅಲ್ಲಿ ಅನೇಕ ತಂಪು ಪಾನೀಯಗಳ ಬಾಟಲಿಗಳಿವೆ.

ಮತ್ತು ಇವು ಹುಳಿಯಾಗಿದ್ದು ತಿನ್ನಲು ತುಂಬಾ ಚೆನ್ನಾಗಿರುತ್ತೆ ಪಕ್ಕದಲ್ಲಿ ಹಸಿರು ಬಣ್ಣದ ಪುಟ್ಟಿಗಳು ಕಾಣಿಸಿತ್ತೇವೆ ಅವುಗಳಿಗೆ ಹಸಿರು ತೂಮಿಗಕೇವೆ

ಇಲ್ಲಿ ಒಂದು ನೀರಿನ ಉಷ್ಕರಣೆಯ ಚಿತ್ರ ಕಾಣಿಸುತ್ತಿದ್ದು ಹೃತ್ತಾಕಾರ ದಲ್ಲೆದೆ.

ವಿಗ್ರಹಗಳಿಗೂ ನಾನಾ ಬಗ್ಗೆಯಿಂದ ಅಲಂಕರಿಸಲಾಗಿದೆ ಮತ್ತು ಕೃಷ್ಣನ ಕೈಯಲ್ಲಿ ಕೊಡಲಿದೆ ರಾಧಾಕೃಷ್ಣ ಇಬ್ಬರಿಗೂ ಕಿರೀಟವಿದೆ ಮೇಲೆ ನವಿಲುಗರಿ--